ಈ ಕಾಲೇಜು ಅಲ್ಲಿ ನಾನು ಮೂರು ವರ್ಷ ಓದಿದಿನಿ. ಆ ಆ ಮೈಸೂರಿನ ಮಹಾರಾಜರು ಇದನ ಕಟಿಸಿದ ಒಂದು ಸಂಸ್ಥೆ ಇದು. ಬಹಳ ಒಂದು ಪ್ರಾಚೀನವಾದ ಕಟ್ಟಡ ಇದು ದೊಡ್ದು ದೊಡ್ದು ಕ್ಲಾಸ್ರೂಮ್ಸ್ ಇದೆ ಈ ಬಿಲ್ಡಿಂಗ್ ಅಲ್ಲಿ. ಆಮೇಲೆ ಸುಮಾರು ಒಂದು ಇಪ್ಪತೈದು ಎಕರೆ ಮೇಲೆ ಇದೆ ಈ ಜಾಗ.

ಆ ಒಂದು ವ್ಯಾಪ್ತಿಯಲ್ಲಿ ಯಾವ ಒಂದು ಮನೆಗಳು ಬರುತ್ತೆ ರಸ್ತೆಗಳು ಬರುತ್ತೆ ಚರಂಡಿಗಳು ಬರುತ್ತೆ ಇದರದೆಲ್ಲ ಅಭಿರುದ್ದಿ ಕಾಮಕಾರಿಗಳಿಗೆ ಯಾವ್ ರೀತಿ ಕೆಲ್ಸ ಆಗ್ಬೇಕು ಅಂತ ಸರ್ಕಾರದಿಂದ ನೆಮಕ ಆಗಿರ್ವ ಅಧಿಕಾರಿಗಳನ್ನು ಇಲ್ಲಿ ಕೂತು ಕೆಲಸವನ್ನು ನಿರ್ವಹಿಸುವಂತಹ ಒಂದು ವ್ಯವಸ್ಥೆ ಆಗೇದೇ

ಈ ಚಿತ್ರದಲ್ಲಿ ನಾವು ಒಂದು ಸರ್ಕಾರಿ ಶಾಲೆಯ ಒಂದು ಕಂಪೌಂಡ್ನ ನೋಡಬಹುದು ಹಾಗು ಸರ್ಕಾರಿ ಶಾಲೆಯ ಒಂದು ಕ್ಲಾಸ್ಸ್ರೂಮ್ನ ನೋಡಬಹುದು ಇಲ್ಲಿ ಒಂದ್ನೇ ಕ್ಲಾಸ್ಸ್ನಿಂದ --